ಆದ್ರೆ ಬಡವರು ತಿಂಡಿ ತಿನ್ನೋಕೆ ಆಗಲ್ಲ ಬೆಲೆ ಜಾಸ್ತಿ ಇರುತ್ತೆ.

ಫ್ರೀ ಆಗಿ ನಿಲ್ಸಕ್ ಆಗಲ್ಲ ದುಡ್ಡು ಕಟ್ಟ್ ಬಿಟ್ಟೆ ನಿಲ್ಬೇಕು ಅಲ್ಲಿ.

ಸಿಟಿ ಲಿ ದುಡ್ಡ್ ಕಟ್ ಬಿಟ್ಟು ನಿಲ್ಲಿಸ್ಬೇಕು ಆದ್ರೆ ಹಳ್ಳಿಲಿ ಆದ್ರೆ ಎಲಾದ್ರೂ ನಿಲ್ಲಿಸ್ ಬೋದು.

ಮಾತೇ ಮರಿಯಂ ನವರು ಯೇಸು ಶಿಲುಬೆ ಅನ್ನು ಹೊತ್ಕೊಂಡ್ ಹೋಗ್ಬೇಕಾದ್ರ ಜೊತೇಲಿ ಅವರು ಯಾತನೆ ಅಲ್ಲಿ ಅವರು ಪಾಲ್ಗೊಂಡು ಅವರು ಜೊತೇಲೆ--

ಎಲ್ರು ಮನೇಲಿ ಒಂದ್ ಒಂದು ಬೆಡ್ರೂಮ್ ಇದ್ದೆ ಇರುತ್ತೆ.

ಆ ಸಮುದ್ರದ ಮರಳು ಉಪ್ಪು ಅದ್ರಿಂದ ಮನೆ ಕಟ್ಟಿಸೋಕ ಆಗಲ್ಲ.